ಅದರ ಜೊತೆಗೆ ಅದರ ಹಿಂದಿನ ಭಾಗದಲ್ಲಿ ಒಂದು ಸಣ್ಣ ಗೂಡನ್ನು ಸಹಿತ ಹೊಂದಿದೆ.

ಆಫೀಸ್ ಚೇರ್ಸ್ ಸರ್ವಿಸ್ ಅನ್ ಆಗಿದೆ.

ಇಲ್ಲಿ ಎರಡು ಫುಟ್ಬಾಲ್ ಗೋಲ್ ಗಳು--

ಯೋಳು ಎರಡು ಜೀರೋ ನಾಲ್ಕು ಎಂಟು ಜೀರೋ ಎರಡು ಒಂದು ಐದು ಒಂಬತ್ತು--

ಭಾಗದಲ್ಲಿ ಆರು ಗೋಲಿಗಳು ಬಲ ಭಾಗದಲ್ಲಿ ಆರು ಗೋಲಿಗಳು ಒಟ್ಟು ಅನ್ನೆರಡು ಗೋಲಿಗಳು --

ಒಂದು ಪ್ಲೇಟ್ ನಲ್ಲಿ ಸಂಪುರ್ಣವಾಗಿ ತಿಂದಿದ್ದಾರೆ.